ಹಾಗು ಗಿಡಗಳು ಇವೆ ಎರಡು ಲೈಟು ಗಳು ಚಾಲು ಇವೆ.

ಇಲ್ಲಿ ಒಂದು ರೆಸ್ಟೋರೆಂಟ್ ಕಾಣಿಸ್ತ ಇದೆ.

ಇಲ್ಲಿ ಐದಾರು ಜನರು ಈಕಡಿ ಈಕಡಿ--

ಒಂದು ಟ್ಯಾಂಪೂ ಕೂಡ ನಿಂತಿದೆ ಇಲ್ಲಿ--

ಹಾಗು ಬೈಕ್ ಗಳು ಇವೆ ಇಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ಬಂದಿದಾರೆ.

ಒಬ್ಬ ಮನುಷ್ಯ ಕಲ್ಲಿನ್ ಮ್ಯಾಗೆ ಕುಂತಿದ್ದಾನೆ.

ಒಂದ್ ಆದ್ರು ಹಿಂದೆ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಇದೆ ಶ್ರೀ ಕೃಷ್ಣ--

ಹಾಗು ಎರಡ್ಮೂರು ಬೈಕ್ ಗಳು ಇವೆ.

ಹಾಗು ಅಚ್ಚನ್ ಕಲರ್ ಪೈಂಟನ್ನು ಮಾಡಿದ್ದಾರೆ ಕಂಬಗಳಿಗೆ.